ಈ ಚಿತ್ರಣದಲ್ಲಿ ನಾವು ಸಿಮಿಂಗ್ ಫೂಲನ್ನು ಕಾಣುತ್ತೇವೆ ಈ ಚಿತ್ರಣದಲ್ಲಿ ಮರಗಳು ಮತ್ತು ಜನಗಳು--

ಮತ್ತು ಡೈರೆಕ್ಷನ್ ಏರಿಯಾ ಗಳನ್ನು--

ತರಕಾರಿಯನ್ನು ಕಾಣುತ್ತೇವೆ ಈ ಚಿತ್ರನ ಮೆಣಸಿನಕಾಯಿ ಬಣನೆಕಾಯಿ--

ರವಿ ಸ್ಟುಡಿಯೋ ಸರ್ಕಲ್ ಮತ್ತು ಇಲ್ಲಿ ಅದರ ಮುಂದುಗಡೆ ಒಬ್ಬ--

ಈ ಚಿತ್ರಣದಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇ ಬ್ಬರು ವ್ಯಕ್ತಿಗಳು ಮತ್ತು ಪಕ್ಕದಲ್ಲಿ ಸ್ಪ್ರೈಟ್ ಬಾಟಲ್ --

ಮತ್ತು ಅದರ ಮುಂದುಗಡೆ ಒಂದು ಮನೆ--

ಈ ಚಿತ್ರಣದಲ್ಲಿ ನಾವು ಟೇಬಲ್ ಟೇಬಲ್ ಮೇಲಿನ ಆ ಲ್ಯಾಪ್ಟಾಪ್ ಗಳು ಅದನ್ನು ಬಳಸುತ್ತಿರುವ ಇಬ್ಬರು ವ್ಯಕ್ತಿಗಳು--

ಹಾಗೂ ಕತ್ತಲೆ ಆವರಣ ಮತ್ತು ಮರಗಳು--

ನೆಲವನ್ನು ಕ್ಲೀನ್ ಮಾಡುತ್ತಿದ್ದಾರೆ ಹಲವಾರು ಜನ --

ಹಲವಾರು ರೀತಿಯ ಅಂಗ್ಡಿ ಇಲ್ಲಿ ಕಂಡು ಬರುತ್ತದೆ ಇಲ್ಲಿ ಆಟೋವು ಮರ ಹಿಂದೆ ಇದೆ ಅಂಗ್ಡಿಯ ಹಿಂಭಾಗದಲ್ಲಿ ಎರಡ್ ಎರಡು ಮೂರು ಮರಗಳಿವೆ.

ಆ ಮೀನಿನ ಅಂಗಡಿ ಹೆಸರು ಫಿಶ್ ಬಿಗ್ ಸಿ ಫಿಷಸ್ --

ಈ ಚಿತ್ರಣವು ಒಂದು ಬುಕ್ಕಿನ ಅಂಗಡಿಯ ಚಿತ್ರಣವಾಗಿದ್ದು ಇಲ್ಲಿ ಹಲವಾರು ರೀತಿಯ ಬುಕ್ಕುಗಳು--

ಇದೆ ಈ ಚಿತ್ರಣದಲ್ಲಿ ಒಂದು ದೊಡ್ಡ ಆವರಣದ ಮನೆಯು ಇದೆ.

ಏನಾರೂ ಅದ್ರನ್ನು ಆಶ್ವಾಸನೆ ಮಾಡುತ್ತಿದ್ದಾರೆ ಜನರು--

ಈ ಕಾಲೇಜ್ ಮುಂಭಾಗದಲ್ಲಿ ಹಲವಾರು ಸ್ಟುಡೆಂಟ್ ಗಳನ್ನು ನಾವು ಕಾಣುತ್ತೇವೆ.

ಈ ಚಿತ್ರಣವು ಒಂದು ಹೋಟೆಲ್ ನ ಚಿತ್ರಣವಾಗಿದ್ದು--

ಶಾಲೆಯ ಕೊಠಡಿಯಾಕಿ ಚಿತ್ರಣವಾಗಿದ್ದು ಈ ಚಿತ್ರಣದಲ್ಲಿ--

ಅರಿಶಿಣ ಟೇಬಲ್ ಗಳು ಈ ಚಿತ್ರಣದಲ್ಲಿ ಕಂಡು ಬರುತ್ತದೆ.

ಈ ಚಿತ್ರಣವು ಒಂದು ಬಸ್ ನಿಲ್ದಾಣದ ಚಿತ್ರಣವಾಗಿದ್ದು ಈ ಚಿತ್ರಣದಲ್ಲಿ ಬಸ್ ಮತ್ತು ಸ ಚಾಲಕರು--